ಗನ್ ಪ್ಯೂರ್ ಮತ್ತು ಜೀರೋ ಪರ್ಸೆಂಟ್ ಕೆಮಿಕಲ್ಸ್ ಎಂದು--

ಅದು ಲೈಟಿಂಗ್ ನಿಂದ ಕಲರ್ಫುಲ್ ಆಗಿ ಕಾಣುತ್ತಿದೆ.

ಇದು ಒಂದು ಆಸ್ಪತ್ರೆಯ ವಾರ್ಡ್ ಆಗಿದೆ.

ಈ ಚಿತ್ರದಲ್ಲಿ ಒಂದು ರಸ್ತೆ ಕಾಣಿಸುತ್ತದೆ.

ಈ ಚಿತ್ರದಲ್ಲಿ ತುಂಬಾ ಹಸಿರಿನಿಂದ ಪ್ರದೇಶ ಕಾಣುತ್ತದೆ.

ಸ್ವಲ್ಪ ಪ್ರಮಾಣದ ಬಯಲು ಭೂಮಿ ಇಲ್ಲಿ ಕಾಣಿಸುತ್ತಿದೆ.